ಇದು ಒಂದು ಗ್ರೌಂಡ್‌ ಅಂತಾ ಹೇಳಬಹುದು. ಇಲ್ಲಿ ಸುತ್ತಾಮುತ್ತಾ ಮನೆಗಳು ಇಲ್ಲೇ ಇಲ್ಲೊಂದು ಗಿಡಮರಗಳು ಇದಾವೆ ಇವೆ.

ಕಂಡು ಬರುವ ದೃಶ್ಯವೆನೆಂದರೆ ಇಲ್ಲಿ ಒಂದು ಪೈಪು ಇದೆ ಇದು --